ಈ ಚಿತ್ರದಲ್ಲಿ ಎರಡು ಮಕ್ಕಳು ಮಕ್ಕಳ ಹತ್ರ ಡ್ರಾಯಿಂಗ್ ಶೀಟ್ ಇದೆ.

ಕಟ್ಟಡವು ಬಿ ಮುಖಾಂತರ ಈ ಕಟಡು ಭೀಮಗಳನ್ನು ಒಳಗೊಂಡಿದೆ.

ಎಡಭಾಗದಲ್ಲಿ ಒಬ್ಬ ಮನುಷ್ಯರು ಮುಸ್ಕ ಹಾಕಿಕೊಂಡು ನಿಂತಿರುತ್ತ ಈ ಅಂಗಡಿಯ ಒಳಗಡೆ--

ಈ ಹಸಿರು ಬಣ್ಣದ ಗೇಟ್ ಮಧ್ಯದಲ್ಲಿ--

ಚಿತ್ರದಲ್ಲಿ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅನ್ನು ಕಾಣಬಹುದು.

ಈ ಹಾಲ್ ನಲ್ಲಿ ಎರಡು ಲೈಟ್ ಗಳು ಆನ್ ಆಗಿವೆ ಹಾಲ್ ಒಳಭಾಗದಲ್ಲಿ ಗ್ಯಾಸನ್ನು ಅಳವಡಿಸಲಾಗಿದೆ ಹಾಲ್ ನ ಒಳಗಡೆ ಮ್ಯಾಟನ್ನು ಹಾಕಲಾಗಿದೆ.

ಎನ್ಗನ್ನ ಮೇಲ್ಗಡೆ ಪವರ್ ಎಂದು ಬರೆಯಲಾಗಿದೆ.

ಮತ್ತು ಪೇಂಟ್ ಗಳಿಗೆ ಬಳಸುವ ವಿವಿಧ ರೀತಿಯ ಬ್ರಷ್ ಗಳನ್ನು ಕಾಣಬಹುದು.